ತೋರ್ಸೋಕ್ ಹತ್ತರ ಖುಷಿ ವ್ಯಕ್ತ ಪಡಿಸಕ್ ಹತ್ತರ ನ ಬಹಳ ದಿನದಿಂದ ಪುಸ್ತಕ ಹುಡುಕಾಕ್ ಹತ್ತಿದ್ದೆ ಈಗ ಸಿಕ್ಕಾಯಿತೇ ಅಂಥೇಳಿ ಸಂತೋಷ ಅವ್ರ ಮುಖದಲ್ಲಿ ಕಣಕ್ ಹತೈತಿ ಇದು --

ದೀಪಾಲಂಕಾರ ಮಾದೈತಿ ಪಕ್ಕದಾಗ್ ಒಂದು ತೆಂಗಿನ ಗಿಡ ಐತಿ ದೊಡ್ಡ ಲೈಟ್ಗಳನ್ನು ಇಲ್ಲಿ ಹಾಕಕ್ ಹತ್ತರ ಏನೋ ಕಾರ್ಯಕ್ರಮ ಮಾಡಾಕ --

ಬೆಳಗಾವಿ ರೈಲ್ವೆ ನಿಲ್ದಾಣ ಅಂತಾಕ್ ಇರುವಂತಹ ಒಂದು ಕೇಂದ್ರ ಪೋಸ್ಟ್ ಆಫೀಸ್ ಇದು ಪೋಸ್ಟ್ ಆಫೀಸ್ ಗೇಟ್ ಹಾಕೈತಿ ಏನೋ ಕೆಂಪ್ ಬಣ್ಣದಿಂದ ಪೋಸ್ಟ್ ಆಫೀಸ್ ಅನ್ನ --